ಕೆಂಪು ಬಣ್ಣದಿಂದ ಹೊಳೆಯುತ್ತಿರುವ ರೀತಿಯಲ್ಲಿರುವ ರೋಜ್ ಅನ್ನು ನೋಡುತ್ತೇವೆ ಅದರ ಮೇಲೆ ಬಿದ್ದಿರುವ ನೀರಿನ ಹನಿಯನ್ನು ನಾವು ಕಾಣುತ್ತೇವೆ

ಇಲ್ಲಿ ಗಂಡು ಮಕ್ಕಳ ಬನೀನು ಬಾಕ್ಸ್ ಗಳು ಇರುತ್ತವೆ ನೋಡುತ್ತೇವೆ ಚಡಿಯ ಬಾಕ್ಸ್ ಗಳನ್ನು ಸಹ ನೋಡುತ್ತೇವೆ ಮತ್ತು ಇಲ್ಲಿ ಎಲ್ಲಾ ತರಹದ ವಸ್ತುಗಳು ಬಟ್ಟೆಗಳು ನೋಡುತ್ತೇವೆ